ಬಹಳ ಸುಂದರವಾಗಿ ಅಲಂಕರಿಸಿರುತ್ತಾರೆ. ಇಲ್ಲಿ ಒಬ್ಬ ಹುಡುಗನು ನಿಂತಿರುತ್ತಾನೆ.

ಇಲ್ಲಿ ಎಲ್ಲ ವಸ್ತುಗಳನ್ನು ಬಹಳ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ.

ಆಟವಾಡುತ್ತಾರೆ ಇಲ್ಲಿ ಬಲೂನ್ ಗಳಿಂದ ಅಲಂಕರಿಸಿದ್ದಾರೆ-

ಸುತ್ತಲೂ ಗಿಡ ಮರಗಳಿವೆ ಮತ್ತು ಇವು ದೊಡ್ಡದಾದ ಹಹಚ್ಚ ಹಸಿರಿನ ಮರಗಳಾಗಿವೆ.

ಇಲ್ಲಿ ನೆಲಕ್ಕೆ ಪಾರ್ಕಿಂಗ್ ಟೈಲ್ಸ್ ಅನ್ನು ಹಾಕಿದ್ದಾರೆ.

ಮತ್ತು ಈ ಕಟ್ಟಡದ ಮುಂಭಾಗದ ರಸ್ತೆಯು ಬಹಳ ವಿಶಾಲವಾಗಿದೆ.

ಮತ್ತು ಮಕ್ಕಳು ಆಟ ಆಡುವಂಥ ಸಣ್ಣ ಸಣ್ಣ ಆಟ ಸಾಮಾನುಗಳನ್ನು ಇಟ್ಟಿರುತ್ತಾರೆ.

ಆಹ್ಹ್ ಗ್ಯಾರೇಜ್ . ಈ ಗ್ಯಾರೇಜ್ ಇನಲ್ಲಿ ಹಲವಾರು ವಾಹನಗಳನ್ನು ನಿಲ್ಲಿಸಿದ್ದಾರೆ.

ರೆಪೇರಿಯನ್ನು ಮಾಡಿ ಕೊಡುತ್ತಾರೆ ಮತ್ತು ಉತ್ತಮವಾದ ಸೇವೆಯನ್ನು ಒದಗಿಸಿಕೊಡುತ್ತರೆ.

ಇಲ್ಲಿ ವಾಹನಗಳ್ನು ಚೆನ್ನಾಗಿ ರಿಪೇರಿ ಮಾಡಿ ಕೊಡುತ್ತಾರೆ ಮತ್ತು ಸರ್ವಿಸ್ ಮಾಡುತ್ತರ-

ಬ್ರಾಂಡೆ ಡ್ಗಳ ಬಟ್ಟೆಗಳು ದೊರೆಯುತ್ತದೆ ಇಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳು ಇವ.

ಇದು ಜನ್ಸ್ ಬಟ್ಟೆ ಮಾರುವಂಥ ಶಾಪಿಂಗ್ ಮಾಲ್ ಆಗಿರುತ್ತದೆ-

ಮನೆ ಒಂದು ಮನೆಯ ಪಕ್ಕದಲ್ಲಿ ಈ ಒಂದು ಹೊಂಡವಿದೆ.

ಈ ಬೆಟ್ಟದ ಮೇಲೆ ಒಂದು ಕಲ್ಲಿನ ಅಹ್ ಗುಹೆಯಿದೆ.

ಈ ಕಲ್ಲುಗಳು ವಿಬಿನ್ನ ರೀತಿಯ ಆಕ್ರತಿಯಲ್ಲಿವೆ.

ಇಲ್ಲಿ ಒಂದು ಕಲ್ಲಿನ ಮದ್ಯೆ ಒಂದು ಹುಡುಗ ಫೋಟೋ ವನ್ನು ತೆಗಿಸಿಕೊಂಡಿದ್ದಾನೆ.

ಓದುವ ಪುಸ್ತಕಗಳು ಮತ್ತು ಬರವಣಿಗೆಯ ಪುಸ್ತಕಗಳು ಕೂಡ ದೊರೆಯುತ್ತವೆ.

ಇಲ್ಲಿ ಕಥೆ ಕಾದಂಬರಿ ಮತ್ತು ಕಾಂಪಿಟಿಟಿವ್ ಎಕ್ಸಾಮ್ ಗಳಂತಃ ಪುಸ್ತಕಗಳು ದೊರೆಯುತ್ತವೇ.

ಈ ದೃಶ್ಯ ನೋಡಲು ಬಹಳ ಆಕರ್ಷಕವಾಗಿ ಕಾಣುತ್ತವೆ.

ಸುತ್ತಲೂ ಗಿಡ ಮರಗಳಿವೆ ದೊಡ್ಡ ದೊಡ್ಡ ಕಟ್ಟಡಗಳಿವೆ ಇವು ಬಹಳ ಚೆನ್ನಾಗಿ ಕಾಣುತಿದೆ.

ಮತ್ತು ಅಲ್ಲಿ ಒಂದು ಅಹ್ ಕಟ್ಟಡ ಇದೆ. ಆ ಕಟ್ಟಡವು ಬಹಳ ಆಕರ್ಷಕವಾಗಿದೆ.

ಇದು ಒಂದು ಬುದ್ಧನ ವಿಗ್ರಹವಾಗಿದೆ ಇದನ್ನು ಗೋಲ್ಡನ್ ಬಣ್ಣದಲ್ಲಿ ಮಾಡಿರುತ್ತಾರೆ.

ಇದು ಒಂದು ರಸ್ತೆ ಈ ರಸ್ತೆಯ ಪಕ್ಕದಲ್ಲಿ ಹಲವಾರು ಮನೆಗಳಿವೆ.

ಇದು ಅಡಿಕೆ ತೋಟವಾಗಿದೆ ಮತ್ತು ಈ ಬೆಟ್ಟದ ಮೇಲೆ ಹನಿ ಮಂಜು ಬಿದ್ದಿರುವ ರೀತಿ ಕಾಣುತ್ತಿದೆ.

ಇದು ಒಂದು ಸುಂದರವಾದಂಹ ತೋಟ ಈ ತೋಟದ ಪಕ್ಕದಲ್ಲಿ ಹಲವಾರು-